ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ.

ಇದು ಹೇರ್ ಕಟ್ ಶಾಪ್ ಹೈ ಫೈ ಹೇರ್ ಕಟ್ ಶಾಪ್ ಅನ್ಸತ್ತೆ--

ಇದು ಯಾವ್ದೋ ಚರ್ಚ್ ಅಂತ ಕಾಣುಸ್ತಾ ಇದೆ ಚರ್ಚ್ ಅಲ್ ಎಲ್ಲ ಪ್ರೇಯರ್ ಮಾಡ್ತಾ ಇರದ್ .]

ಫ್ಯಾಮಿಲ್ಯ್ ಸಮೇತವಾಗ್ ಹೊರಡ್ತಾ ಇದರ ನೋಡಿ ಎಲ್ಲರು--